ಈಗ ಸೇತುವೆಗಳಲ್ಲ ಆಗಿ ವಾಹನ ಓಡಾಡಲು ಸುಲಭ ಮಾರ್ಗವಾಗಿದೆ ನಮ್ಮೂರಲ್ಲು ಒಂದ್ ಸೇತ್ವೇ ಇತ್ತುಅದ್ರಲ್ ನಮ್ ಮೀನೆಲ್ಲ ಹಿಡಿತಿದ್ವಿ .

ಬ್ಯಾಂಕ್ ನಲ್ಲಿ ವಿವಿಧ ರೀತಿಯ ಸಾಲ ಮನೆ ಸಾಲ ಗ್ರಾಮ ಸಾಲ ಗೃಹ ಗೃಹ ಸಾಲ ಇತರ ಸಾಲಗಳೆಲ್ಲ ಕೊಟ್ಟು ಹೆಲ್ಪ್ ಆಗ್ತಿದೆ ಜನ್ಗಳಿ --

ಹೇಗೆ ಮಕ್ಳು ಈಗ ಸಣ್ಣ ವಯಸ್ಸಿಗೆ ಬಾಳ ಚುರ್ಕ್ ಚುರ್ಕಾಗಿ ಆ ಬೆಳ್ದ್ ಕಲಿತಿರ್ತಾರೆ ಹಾಗಾಗಿ ಶಾಲೆಯವ್ರು ಶಾಲೆಯಂಬ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಮಕ್ಳಿಗೆ .